ನೈಟ್ ಕ್ರೀಡಾಗಂಣ ಆಗಿರುವುದರಿಂದ ಬೆಳಕಿನ ದೂರದಲ್ಲಿ ಚಂದ್ರ ಸೂರ್ಯ ಮುಳುಗುತಿರುವುದನ್ನು ನೋಡಬಹುದು ಇಲ್ಲಿ ದೊಡ್ಡದಾದ ಒಂದು ಕ್ರಿಡಾಂಗಣ--

ಇದು ಸುಂದರವಾದ ಒಂದು ಕಲರ್ ಫುಲ್ ಆದ ದೇವಸ್ಥಾನ.

ಇದು ಒಂದು ಸ್ಟೇಜಿನ ಡೆಕೋರೇಷನ್ ಪಿಕ್ ಇದುಈ ಸ್ಟೇಜ್ನ ತುಂಬ ಅಲಂಕೃತ ವಾಗಿ ಇದನ್ನ ಮಾಡಲಾಗಿದೆ ಈ ಸ್ಟೇಜಿನಲ್ಲಿ ಎರಡು ನವಿಲುಗರಿಎನ್ನು ಆಕಡೆ ಈಕಡೆ ಇಟ್ಟು ಮದ್ಯದಲ್ಲಿ ಫ್ಲವರ್ಗಲ್ಲನ ಜೋಡಿಸಿ --

ಆದ್ರೆ ಕೆಂಪಗಾಗಿರುವ ಮೆಣಸಿನಕಾಯಿ ಇದೆ ರೀತಿಯಲ್ಲಿ ನಾನಾ ರೀತಿಯ ಮೆಣಸಿನ ಕಾಯಿಗಳನ್ನ ಇಲ್ಲಿ ಸೇಲ್ ಇಗೆ ಇಡಲಾಗಿದೆ ಇದು ಒಂದು ದೊಡ್ಡ.

ಇದು ಒಂದು ಬಟ್ಟೆಯ ಅಂಗಡಿ ಇಲ್ಲಿ ಬಟ್ಟೆಗಳು ನೈಟಿಗಳು ಡ್ರಸ್ಸ ಗಳು ಸಣ್ಣ ಮಕ್ಕಳ ಡ್ರೆಸ್ಸ ಗಳು ಹಾಗೆ ದೊಡ್ಡವರ ಡ್ರೆಸ್ಸ ಗಳು ಮಕ್ಕಳ ಡ್ರೆಸ್ಸ ಗಳು .

ಆಹ್ ಬೇಕ ಆಗುವಂತಹ ಆಹಾರ ಮನೆಯ ಗೃಹಪಯೋಗಕ್ಕೆ ಅಥವಾ ಅಡುಗೆಗೆ ಬೆಕಾಗುವಂತಹ ಮನೆಯ ತಿನಿಸುಗಳನ್ನ ಇಲ್ಲಿ ಜೊಡಿಸಲಾಗಿ .

ಇದು ತುಂಬಾ ಉದ್ದನೆಯ ಟ್ರೈನ್ ಎಂದು ಹೇಳಬಹುದು ಇದು ಅಥವಾ ಅಲೆಯ ಕಾಲದಾದ ಟ್ರೈನ್ ಆಗಿದೆ ಇದು ನೋಡಲು ತುಂಬ ಅಲೆಯ ಕಾಲದ ಆಗಿದೆ.

ಇದೊಂದು ಟ್ರೈನಿನ ಪಿಕ್ ಎಂದು ಹೇಳಬಹುದು ಒಂದು ಮೂರೂ ಅಲಿಗಳು ಇಲ್ಲಿ ಕಾಣಿಸುತಿದೆ ಅದೇ ರೀತಿಯಲ್ಲಿ ಮೇಲ್ಗಡೆ ಒಂದು ಬಿಲ್ಡಿಂಗ್ ಅನ್ನು ಮಾಡಲಾಗಿದೆ.

ಇದು ಒಂದು ಕಲ್ಲಿನ ದೇವಸ್ಥಾನ ಕಲ್ಲಿನ ದೇವಸ್ಥಾನದ ಪಕ್ಕದಲ್ಲಿ ನೇಚರ್ ಕಂಡು ಬರುತ್ತದೆ ಈ ಕಲ್ಲಿನ ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲಿ ಒಂದೊಂದು ಕಲ್ಲಿನ ಶಿಲೆಗಳನ್ನು ಇಡಲಾಗಿದೆ.

ಹಾವ ಆಡಲಾಗಿದೆ ಇಲ್ಲಿ ಕೆಲಒಂದು ಗಿಡಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಣೆ ಮಾಡುವ ರೀತಿಯಲ್ಲಿ ಬಲೆಗಳನ್ನು ಹಾಕಲಾಗಿದೆ.

ಇದು ಒಂದು ಕಲ್ಲಿನ ದೇವಸ್ಥಾನ ಈ ಕಲ್ಲಿನ ದೇವಸ್ಥಾನಕೆ ಅಲ್ಲಲಿ ಸ್ಟೆಪ್ಗಳನ್ನು ಹಾಕಲಾಗಿದೆ ಈ ಇದಕ್ಕೆ ಕಲ್ಲಿನಲ್ಲಿ ಹಾಸುಗಲ್ಲಿನಲ್ಲಿಯೇ ಇದನ್ನು ಡೆಕೋರೇಷನ್ ಮಾಡಿಡಲಾಗಿದೆ.

ಇದು ಇದು ಒಂದು ಕಲ್ಲಿನ ದೇವಸ್ಥಾನ ಎಂದು ಹೇಳಬಹುದು ಈ ಕಲ್ಲಿನ ದೇವಸ್ಥಾನದಲ್ಲಿ ಆಹ್ಹ್ಅಲ್ಲಿ ಜನಗಳು ನಿಂತಿದ್ದಾರೆ .

ಈ ಸ್ಕೂಲ್ ಅಥವಾ ಕಾಲೇಜಿನ ಪಕ್ಕದಲ್ಲಿ ಇರಡೂ ಮರಗಳ ಅಂದ್ರೆ ಒಂದು ಅರಳಿ ಮರದ ರೀತಿಯಲ್ಲಿ ಮರಗಳನ್ನು ಇಡಲಾಗಿದೆ ಕಾಲೇಜಿನಲ್ಲಿ ಯಾವದೇ ಸ್ಟೂಡೆಂಟ್ ಗಳಿಲ್ಲ ಎರಡು ಬೈಕ್ಗಳು ಪಾರ್ಕ್ --

ಇದೊಂದು ಮಾದಕ ಎಂಬುವ ಒಂದು ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ ನ ಮುಂದೆ ಒಂದಿಷ್ಟ್ಟು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಒಂದು ಆಫಿಸ್ ನ ತರಾ ಇದೆ. ಈ ಆಫೀಸು ದೊಡ್ಡದಾದ ಆಫೀಸ್ ಎಂದು ಹೇಳಬಹುದು.

ಇದು ಒಂದು ಅಹ್ ಶಿವ ಶ್ರೀನಿವಾಸ ಯೂನಿವರ್ಸಿಟಿ ಶ್ರೀನಿವಾಸ ಯೂನಿವರ್ಸಿಟಿ ಎಂಬುದು ಈ ಬೋರ್ಡಿನ ಒಂದು ಮುಂಬಾಗದ ಪಿಕ್ ಇಂದ ಹೇಳಬಹುದು.

ಪಿಲಿಕುಳ ಝು ಮ್ಯಾಪ್ ಅಂತ ಹೇಳಿ ಆ ಮ್ಯಾಪಿನ ಬೋರ್ಡ್ ಅನ್ನು ತಗೆದ್ದು ಇಲ್ಲಿ ಇಡಲಾಗಿದೆ ಅಂದ್ರೆ ಮ್ಯಾಪಿನ ರೂಟ್ ಮ್ಯಾಪನ್ನು ಇಲ್ಲಿ ತಗೆದ್ದು ಇಡಲಾಗಿದೆ.